ಪೇಟೆ ಎಲ್ಲಾ ಕಟ್ಕೊಂಡು ಇದ್ದಾರೆ ಒಬ್ಬ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾನೆ. ಒಬ್ಬ ವೈಟ್ ಪ್ಯಾಂಟು ಕ್ರೀಮ್ ಕಲರ್ ಪ್ಯಾಂಟ್ --

ಆ ದೇವಿನ ತುಂಬಾ ಅಲಂಕಾರ ದಿಂದ ಕೂರಿಸಿದ್ದಾರೆ ಇಲ್ಲಿ ಒಬ್ಬ ಬಂದಿ ನಮಸ್ಕಾರ ಮಾಡಿಕೊಳ್ಳುತ್ತಿದ್ದಾನೆ ಪೂಜೆ ಅಥವಾ ಏನೋ ಒಂದು ಮಾಡ್ತಿದ್ದಾನೆ .

ವೈಟ್ ಅಂಡ್ ಬ್ಲಾಕ್ ಹಾಕೊಂಡು ಇಲ್ಲೆ ಇಬ್ಬರು ಆಂಟಿ ಮೊಬೈಲ್ ನೋಡಕ್ಕೊಂದು ಅಲ್ಲೇ ನಿಂತಿದ್ದಾರೆ. ಇಲ್ಲೇ ಎಲ್ಲ ಮಕ್ಕಳು ಮತ್ತೆ ಪಾನಿಪುರಿ ಏನೋ ಮಾಡ್ತಾ ಇದ್ದಾರೆ ತಿನ್ನಕ್ಕೆ.

ಏನು ಒಂದು ಚಿತ್ರ ಅಲ್ಲಾ ಬಿಡ್ತ ಇದ್ದರೆ-- ಪೊರ್ಜೆಕ್ಟ್ ವರ್ಕ್ ಇರುತ್ತೆ ಅನ್ಸುತ್ತೆ. ಸ್ಕೂಲ ಲ್ಲಿ ಹಿಂದೆ ಎಲ್ಲಾ ಕಂ-ಕಿಟಾಕಿ ಇದೆ ಅದ್ರ ಒರಗಡೆ ಒಂದು ಮರ ಇದೆ ಅಕೆಡೆ ಎಲ್ಲ ಫುಲ್ ಬಿಲ್ಡಿಂಗ್ಸ್ ಇದೆ.

ಸ್ಕೂಲ್ ಅಲ್ಲಿ ಮಕ್ಕಳಿಗೆ ವರ್ಕ್ ಕೊಟ್ಟಿದ್ದಾರೆ ಅನ್ಸುತ್ತೆ ಒಂದು ಕೆಲವು ಮಕ್ಕಳೂ ಕೂತಕೊಂಡು ಹಿಂದೆ ಕಾಪೋಂಡ್ ಏನು ಇದೆ ಮುಂದೆ ಎಲ್ಲ--

ಫ್ರೆಂಡ್ಸ್ ಇಲ್ಲಿ ಮನೆ ಕಟ್ಟತ್ತಿದ್ದಾರೆ. ಮೂರು ಜನ ವ್ಯಕ್ತಿ ಇವರು ಕಾಲಿಗೆ ತುಂಬಾ ಏಟ್ ಮಾಡ್ಕೊಂಡಿದ್ದರು ಕೆಲಸ ಮಾಡ್ಲಿಕೆ ಬಂದಿದಾರೆ. ಮನೆ ಕಟ್ತಾ ಇದಾರೆ ಹಿಂದೆ ಮರಳು ಎಲ್ಲಾ ಇಟ್ಕೊಂಡಿದಾರೆ. ಮೆಟೀರಿಯಲ್ಸ್ ಮನೆ ಕಟ್ಟಕೆ ಏನೇನು ಬೇಕು ಮೇಟ್ರಿಯಲ್ಸ್ --

ನೀಟಾಗಿ ಯುನಿಫಾರ್ಮ್ ಆಮೇಲೆ ವೈಟ್ ವೈಟ್ ವೈಟ್ ಟಿಶರ್ಟ್ ಅಲ್ಲಿ ಎಲರು ನೀಟಾಗಿ ಬಂದಿ ಇಂಡಿಯಾಸ್ ಸಿಂಬಲ್ ದು ಕೇಸರಿ ಬಿಡೆ ಹಸಿರು ಇದನ್ನು ಹಾಕ್ಕೊಂಡಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡ--

ಕನ್ಸ್ಟ್ರಕ್ಷನ್ ನಡೆತ್ತಾ ಇದೆ ಇಲ್ಲಿ ಮೆಟ್ಟಲು ಮೇಲಿನಿಂದ್ ಎಲ್ಲಾ ಆಹ್ ಮಣ್ಣು ಮತ್ತೆ ಎಲ್ಲಾ ಜೆಲ್ಲಿ ಕಲುಸ್ಕೊಂಡ್ ಇದಾರೆ ತಗೊಂಡ್ ಬಂದೂ ನೆಡ್ತಾಇದ್ದಾರೆ.

ಜನರು_ಮಾತನಾಡುವುದು ಇಲ್ಲೂ ಕೂಡ ಅಷ್ಟೇ ತುಂಬಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ವರ್ಕರ್ಸು ತುಂಬಾ ಇಲ್ಲೇ ಇದ್ ಎಲ್ಲವನ್ನ್ ಪಿಲ್ಲರ್ ಎಲ್ಲ ಕಟ್ಕೊಂಡೂ ಇದೆಲ್ಲ ಕಬ್ಬನದೆಲ್ಲ ಇದೆಲ್ಲ ಹಾಕೊಂಡೂ ಅ ತುಂಬ ಚೆನ್ನಾಗ್ ತುಂಬ್-- ಜನರು_ಮಾತನಾಡುವುದು